ಇದರಲ್ಲಿ ಒಂದೇ ರೀತಿ ಇರುವ ಎರಡು ಕಾರ್ ಗಳನ್ನು ನೋಡುತ್ತಾ ಇದ್ದೇವೆ.

ಆದರ್ಶ ಟೆಂಡರ್ಸ್ ಎಂಬ ಅಂಗಡಿಯು ಕಾಣ್ತಾ ಇದೆ.

ಒಂದು ಜೊತೆ ಶೂ ಗಳನ್ನು ನೋಡುತ್ತ ಇದ್ದೇವೆ.

ಲ್ಯಾಟ್ರಿನ್ ಮಾಡುವ ಮೂರು ರೀತಿಯ ಕಬೋರ್ಡ್ ಗಳನ್ನು ನೋಡುತ್ತಾ ಇದ್ದೇವೆ.

ಬ್ಬರು ಒಂದು ಹಸಿರಿನ ವಾತಾವರನ ಕಾಣ್ತಾ ಇದೆ.

ಇದರಲ್ಲಿ ನಾಲಕ್ಕು ಜನ ಗಂಡು ಮಕ್ಕಳು ಕಾಣುತ್ತಾ ಇದ್ದಾರೆ.

ಇದು ಒಂದು ಹಳೆ ಶಿಲಾಯುಗದ ಚಿತ್ರವಾಗಿದ್ದು--

ಎರಡು ಬೆಡ್ ಗಳು ಇಲ್ಲಿ ಇದ್ದಾವೆ.